ಬ್ಲೆಂಡರ್ನ ಟ್ಯುಟೋರಿಯಲ್ಸ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ನಲ್ಲಿಯ ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಕುರಿತು ಇರುತ್ತದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ನೋಡಿದ ನಂತರ ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಎಂದರೆ ಏನು ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ನಲ್ಲಿ ಲಭ್ಯವಿರುವ ವಿವಿಧ ಆಯ್ಕೆಗಳು ಮತ್ತು ಯೂಜರ್ ಪ್ರಿಫರೆನ್ಸಿಸ್ ವಿಂಡೋವನ್ನು ಬಳಸಿ ಬ್ಲೆಂಡರ್ ಇಂಟರ್ಫೇಸ್ ಅನ್ನು ಕಸ್ಟಮೈಜ್ ಹೇಗೆ ಮಾಡುವದು ಎನ್ನುವದನ್ನು ನಾವು ಕಲಿಯಲಿದ್ದೇವೆ
ಬ್ಲೆಂಡರ್ ಇಂಟರ್ಫೇಸ್ ನ ಮೂಲಭೂತ ಅಂಶಗಳ ಬಗೆಗೆ ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ
ಇಲ್ಲದಿದ್ದಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಟ್ಯುಟೋರಿಯಲ್ ಬೇಸಿಕ್ ಡಿಸ್ಕ್ರಿಪ್ಷನ್ ಒಎಫ್ ಥೆ ಬ್ಲೆಂಡರ್ ಇಂಟರ್ಫೇಸ್ ಬೇಸಿಕ್ ಡಿಸ್ಕ್ರಿಪ್ಶನ್ ಆಫ್ ದ ಬ್ಲೆಂಡರ್ ಇಂಟರ್ಫೇಸ್ ಅನ್ನು ನೋಡಿರಿ
ಬ್ಲೆಂಡರ್ ಇಂಟರ್ಫೇಸ್ ನ ಮೇಲಿನ ಎಡ ಮೂಲೆಯಲ್ಲಿರುವ ಫೈಲ್ ಗೆ ಹೋಗಿರಿ
ಫೈಲ್ ಅನ್ನು ಓಪನ್ ಮಾಡಲು ಲೆಫ್ಟ್ ಕ್ಲಿಕ್ ಮಾಡಿರಿ
ಫೈಲ್ ಬ್ರೌಜರ್ ಆಂಡ್ ಇನ್ಫೊ ಪ್ಯಾನೆಲ್ ಎನ್ನುವ ಟ್ಯುಟೋರಿಯಲ್ ನಲ್ಲಿ ಈಗಾಗಲೇ ವಿವರಿಸಿದಂತೆ ಇಲ್ಲಿ ಆಯ್ಕೆಗಳ ಒಂದು ಲಿಸ್ಟ್ ಇದೆ
ಯುಸರ್ ಪ್ರೆಫರೆನ್ಸಸ್ ಅನ್ನು ಆರಿಸಿಕೊಳ್ಳಿ
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ Ctrl Alt ಆ್ಯಂಪ್ U ಒತ್ತಿರಿ
ಇದು ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಆಗಿದೆ
ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ದ ಮೇಲಿನ ಎಡ ಮೂಲೆಯಲ್ಲಿರುವ ಇಂಟರ್ಫೇಸ್ ಗೆ ಹೋಗಿ
ಬ್ಲೆಂಡರ್ ಇಂಟರ್ಫೇಸ್ ಅನ್ನು ಕಸ್ಟಮೈಜ್ ಮಾಡಲು ಇದು ಹಲವಾರು ಆಯ್ಕೆಗಳನ್ನು ಒಳಗೊಂಡಿದೆ
ಮೂಲಭೂತ ಅಗತ್ಯವಾದ ಆಯ್ಕೆಗಳು ಈಗಾಗಲೇ ಡಿಫಾಲ್ಟ್ ಆಗಿ ಸಕ್ರಿಯವಾಗಿವೆ
3ದ್ ವ್ಯೂ ನ ಕೆಳಗಿನ ಎಡ ಮೂಲೆಯಲ್ಲಿ ಇರುವ ಮಿನಿ ಆಕ್ಸಿಸ್ ನ ಸೈಜ್ ಅನ್ನು ಈ ಡಿಸ್ಪ್ಲೇ ಮಿನಿ ಆಕ್ಸಿಸ್ ಎನ್ನುವುದು ನಿಯಂತ್ರಿಸುತ್ತದೆ
ಈ ಡಿಫಾಲ್ಟ್ ಸೈಜ್ 25 ಆಗಿದೆ
ಉತ್ತಮ ವೀಕ್ಷಣೆಯ ಉದ್ದೇಶದಿಂದ ನಾನು ಸೈಜ್ 60 ಯನ್ನು ಬ್ಲೆಂಡರ್ ಟ್ಯುಟೋರಿಯಲ್ಸ್ ಸರಣಿಯಲ್ಲಿ ಉಪಯೋಗಿಸುತ್ತಿದ್ದೇನೆ
ನಾನು ತೋರಿಸುತ್ತೇನೆ
ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಕ್ಲೋಸ್ ಮಾಡಿ
3ದ್ ವ್ಯೂ ದ ಕೆಳಗಿನ ಎಡ ಮೂಲೆಯಲ್ಲಿ ನಾವು ಮಿನಿ ಆಕ್ಸಿಸ್ ಅನ್ನು ನೋಡಬಹುದು
ಈ ಮಿನಿ ಆಕ್ಸಿಸ್ ಬ್ಲೆಂಡರ್ ನಲ್ಲಿ 3ದ್ ಸ್ಪೇಸ್ ನ ಗ್ಲೋಬಲ್ ಟ್ರಾನ್ಸ್ಫಾರ್ಮ್ ಆಕ್ಸಿಸ್ ಅನ್ನು ಪ್ರತಿನಿಧಿಸುತ್ತದೆ
ಬ್ಲೆಂಡರ್ ನಲ್ಲಿ ಅನಿಮೇಶನ್ ಮಾಡುವಾಗ ಇದು ಉಪಯುಕ್ತವಾಗಿದೆ
ಗ್ಲೋಬಲ್ ಮತ್ತು ಲೋಕಲ್ ಟ್ರಾನ್ಸ್ಫಾರ್ಮ್ ಆಕ್ಸಿಸ್ ಗಳ ಕುರಿತು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನಾವು ವಿವರವಾಗಿ ಚರ್ಚಿಸುವೆವು
ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಅನ್ನು ಓಪನ್ ಮಾಡಲು Ctrl Alt ಆ್ಯಂಪ್ U ಒತ್ತಿರಿ
ರೋಟೇಟ್ ಅರೌಂಡ್ ಸೆಲೆಕ್ಷನ್ ಅನ್ನು ಆಕ್ಟಿವೇಟ್ ಮಾಡಿ
ಆಯ್ಕೆಯಾದ ಆಬ್ಜೆಕ್ಟ್ ನ ಕೇಂದ್ರದ ಸುತ್ತ ಪರಿಭ್ರಮಿಸಲು ಇದು ನಿಮಗೆ ಅನುವು ಮಾಡಿಕೊಡುತ್ತದೆ
ಹೀಗೆಂದರೆ ಏನು ಎಂದು ನಾವು ನೋಡೋಣ
ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಅನ್ನು ಕ್ಲೋಸ್ ಮಾಡಿ
ಈ 3ದ್ ವ್ಯೂ ನಲ್ಲಿಯ ಲ್ಯಾಂಪ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ
ಮೌಸ್ನ ವೀಲ್ ಅಥವಾ ಮೌಸ್ ನ ಮಧ್ಯದ ಬಟನ್ ನ್ನು ಒತ್ತಿ ಹಿಡಿಯಿರಿ ಮತ್ತು ನಿಮ್ಮ ಮೌಸ್ ನ್ನು ತಿರುಗಿಸಿರಿ
ನಾವು ಆಯ್ಕೆಯಾದ ಆಬ್ಜೆಕ್ಟ್ ನ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿದ್ದೇವೆ
ಹೀಗೆಯೇ ಕೆಮೆರಾ ದ ಮೇಲೆ ರೈಟ್ ಕ್ಲಿಕ್ ಮಾಡಿ
ಮೌಸ್ ನ ವೀಲ್ ಅಥವಾ ಮೌಸ್ ನ ಮಧ್ಯದ ಬಟನ್ ನ್ನು ಒತ್ತಿ ಹಿಡಿಯಿರಿ ಮತ್ತು ನಿಮ್ಮ ಮೌಸ್ ನ್ನು ತಿರುಗಿಸಿರಿ
ಈಗ ನಾವು ಕ್ಯಾಮೆರಾದ ಸುತ್ತಲೂ ತಿರುಗುತ್ತಿದ್ದೇವೆ
ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಓಪನ್ ಮಾಡಲು Ctrl Alt ಆ್ಯಂಪ್ U ಒತ್ತಿರಿ
ಎಡಿಟಿಂಗ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಆಬ್ಜೆಕ್ಟ್ ಎಡಿಟಿಂಗ್ ಮೋಡ್ ಅಥವಾ ಎಡಿಟ್ ಮೋಡ್ ನಲ್ಲಿ ಬ್ಲೆಂಡರ್ ನ ವರ್ತನೆಯನ್ನು ಪ್ರತಿಬಿಂಬಿಸುವ ಪ್ಯಾರಾಮೀಟರ್ ಗಳನ್ನು ಇದು ಒಳಗೊಂಡಿದೆ
ಮತ್ತೆ ಮೂಲಭೂತ ಆಯ್ಕೆಗಳು ಈಗಾಗಲೇ ಡಿಫಾಲ್ಟ್ ಆಗಿ ಸಕ್ರಿಯವಾಗಿವೆ
ಎಡಿಟಿಂಗ್ ಮಾಡುವಾಗ ಬೇಕಾಗಬಹುದಾದ ಅನ್ ಡು ಹಂತಗಳ ಸಂಖ್ಯೆಯನ್ನು ಗ್ಲೋಬಲ್ ಉಂಡೋ ಹೆಚ್ಚುಕಡಿಮೆ ಮಾಡುತ್ತದೆ
ಇನ್ಪುಟ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಬ್ಲೆಂಡರ್ ನಲ್ಲಿ ಉಪಯೋಗಿಸಿದ ಎಲ್ಲ ಕೀಬೋರ್ಡ್ ಶಾರ್ಟ್ಕಟ್ ಗಳನ್ನು ಇಲ್ಲಿ ನಾವು ಕಸ್ಟಮೈಜ್ ಮಾಡಬಹುದು
ಎಮ್ಯುಲೇಟ್ 3 ಬಟನ್ ಮೌಸ್ ಬ್ಲೆಂಡರ್ ನಲ್ಲಿ ನಿಮ್ಮ 2 ಬಟನ್ ಮೌಸ್ ನ್ನು 3 ಬಟನ್ ಮೌಸ್ ನ ಹಾಗೆ ವರ್ತಿಸುವಂತೆ ಮಾಡುವುದು
ಸೆಲೆಕ್ಟ್ ವಿತ್ ನಿಮ್ಮ ಮೌಸ್ ನ ಸೆಲೆಕ್ಟ್ ಮಾಡುವ ಆಯ್ಕೆಯನ್ನು ಬಲಗಡೆಯಿಂದ ಎಡಕ್ಕೆ ಬದಲಿಸಬಲ್ಲದು
ಇದು ಎಡಚ ಬಳಕೆದಾರರಿಗೆ ಉಪಯುಕ್ತವಾಗಿದೆ
ಎಮ್ಯುಲೇಟ್ ನಂಪಾಡ್ ಇದು ನಿಮ್ಮ ಕೀಬೋರ್ಡ್ ಮೇಲಿನ ನಂಬರ್ ಕೀಗಳು ಬ್ಲೆಂಡರ್ ನಲ್ಲಿಯ ನಂಪ್ಯಾಡ್ ಕೀಗಳ ಹಾಗೆ ವರ್ತಿಸುವಂತೆ ಮಾಡುವುದು
ಕೀಬೋರ್ಡ್ ಮೇಲೆ ಪ್ರತ್ಯೇಕ ನಂಪ್ಯಾಡ್ ಇಲ್ಲದಿರುವ ಲ್ಯಾಪ್ಟಾಪ್ ನ ಬಳಕೆದಾರರಿಗೆ ಇದು ಉಪಯುಕ್ತವಾಗಿದೆ
add ಒಎನ್ಎಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಬ್ಲೆಂಡರ್ ನಲ್ಲಿಯ ಪ್ಲಗ್ ಇನ್ ಗಳ ಲಿಸ್ಟನ್ನು ಒಳಗೊಂಡಿದೆ
ಎನೇಬಲ್ಡ್ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಕೆಲವು ಪ್ಲಗ್ ಇನ್ ಗಳು ಡಿಫಾಲ್ಟ್ ಆಗಿ ಸಕ್ರಿಯವಾಗಿವೆ
ಬೇರೆ ಪ್ಲಗ್ ಇನ್ ಗಳನ್ನು ಅವುಗಳ ವೆಬ್ಸೈಟ್ ನಿಂದ ಇನ್ಸ್ಟಾಲ್ ಮಾಡಬಹುದು
ಉದಾಹರಣೆಗೆ ನಾವು ಕ್ಲೌಡ್ ಕ್ರಿಯೇಟಿಂಗ್ ಗಾಗಿ ಒಂದು ಪ್ಲಗ್ ಇನ್ ಇನ್ಸ್ಟಾಲ್ ಮಾಡೋಣ
ಆಬ್ಜೆಕ್ಟ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಆಬ್ಜೆಕ್ಟ್ ನ ಬದಿಯಲ್ಲಿರುವ ತ್ರಿಕೋನದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ160 ಕ್ಲೌಡ್ ಜನರೇಟರ್ ಗೆ ಹೋಗಿ
ಲಿಂಕ್ ಟಿಒ ವಿಕಿ ಯ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಲಿಂಕ್ ನಮ್ಮ ಇಂಟರ್ನೆಟ್ ಬ್ರೌಜರ್ ಮೇಲೆ ಒಂದು ವೆಬ್ ಪೇಜ್ ನ್ನು ಓಪನ್ ಮಾಡುತ್ತದೆ
ನಾನು ಫೈರ್ಫಾಕ್ಸ್ 309 ಇಂಟರ್ನೆಟ್ ಬ್ರೌಜರ್ ಅನ್ನು ಉಪಯೋಗಿಸುತ್ತಿದ್ದೇನೆ
ಇಲ್ಲಿ ನಾವು ಬ್ಲೆಂಡರ್ ಗಾಗಿ ಕ್ಲೌಡ್ ಜನರೇಟರ್ ಪ್ಲಗ್ ಇನ್ ಅನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡಬಹುದು
ಈ ಪೇಜ್ ನಲ್ಲಿರುವ ಸೂಚನೆಗಳನ್ನು ಹಾಗೆಯೇ ಅನುಸರಿಸಿರಿ
ಇಲ್ಲಿ ತೋರಿಸಿದ ಹಂತಗಳು ಎಲ್ಲ ಇಂಟರ್ನೆಟ್ ಬ್ರೌಜರ್ ಗಳಲ್ಲಿ ಇದೇ ತರಹ ಇರುತ್ತವೆ
ಥೀಮ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಬ್ಲೆಂಡರ್ ಇಂಟರ್ಫೇಸ್ ನಲ್ಲಿಯ ಪ್ರತಿಯೊಂದು ಪ್ಯಾನೆಲ್ ನ ಬಣ್ಣವನ್ನು ಇಲ್ಲಿ ನೀವು ಬದಲಿಸಬಹುದು
ಉದಾಹರಣೆಗೆ ಟೈಮ್ಲೈನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇಲ್ಲಿ ನೀವು ಕರೆಂಟ್ ಫ್ರೇಮ್ ನ ಸೂಚಕದ ಗ್ರಿಡ್ ಮತ್ತು ಬೇರೆ ಎಲ್ಲ ಲಕ್ಷಣಗಳ ಬಣ್ಣವನ್ನು ಸಹ ನೋಡಬಹುದು ಕರೆಂಟ್ ಫ್ರೇಮ್ ನ ಬದಿಯಲ್ಲಿರುವ ಗ್ರೀನ್ ಬಾರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಬ್ಲೆಂಡರ್ನಲ್ಲಿ ಕಲರ್ ಮೋಡ್ ವಿಂಡೋ ಆಗಿದೆ
ಇಲ್ಲಿ ಹಸಿರು ಪ್ರದೇಶದ ಮೇಲಿರುವ ವೈಟ್ ಡಾಟ್ ಕರೆಂಟ್ ಫ್ರೇಮ್ ಸೂಚಕದ ಬಣ್ಣವನ್ನು ನಿಯಂತ್ರಿಸುತ್ತದೆ
ನಾನು ಇದನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತಿದ್ದೇನೆ
ವೈಟ್ ಡಾಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿದು ನಿಮ್ಮ ಮೌಸ್ ಅನ್ನು ಕೆಂಪು ವರ್ಣದ ಪ್ರದೇಶಕ್ಕೆ ಎಳೆದು ತನ್ನಿ
ಲೆಫ್ಟ್ ಕ್ಲಿಕ್ ಅನ್ನು ಬಿಟ್ಟುಬಿಡಿ
ಆರ್ಜಿಬಿ ಯ ಮೌಲ್ಯಗಳು ಸಹ ಹೇಗೆ ಬದಲಾಯಿಸಿವೆ ಎಂಬುದನ್ನು ಗಮನಿಸಿ
ಈ ರೀತಿಯಲ್ಲಿ ಲಿಸ್ಟ್ ಮಾಡಿದ ಬೇರೆ ಆಯ್ಕೆಗಳ ಬಣ್ಣವನ್ನು ಸಹ ನಾವು ಬದಲಾಯಿಸಬಹುದು
ಫೈಲ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಮ್ಮ ಸಿಸ್ಟೆಮ್ ನ ಫಾಂಟ್ಸ್ ಟೆಕ್ಸ್ಚರ್ಸ್ ಪ್ಲಗಿನ್ಸ್ ರೆಂಡರ್ ಔಟ್ಪುಟ್ ಸ್ಕ್ರಿಪ್ಟ್ಸ್ ಸೌಂಡ್ಸ್ ಮುಂತಾದವುಗಳಿಗೆ ಇಲ್ಲಿ ನಾವು ಸ್ಥಳವನ್ನು ಹೊಂದಿಸಬಹುದು
ನಾವು ಫಾಂಟ್ಸ್ ಗಾಗಿ ಸ್ಥಳವನ್ನು ಹೊಂದಿಸೋಣ
ಮೊದಲನೆಯ ಆಯತಾಕಾರದ ಪಟ್ಟಿಯ ಬಲತುದಿಯಲ್ಲಿರುವ ಫೈಲ್ ಐಕಾನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಒಂದು ಫೈಲ್ ಬ್ರೌಜರ್ ಓಪನ್ ಆಗುತ್ತದೆ
ಡಿಫಾಲ್ಟ್ ಆಗಿ ನಾವು ಲೋಕಲ್ C ಡ್ರೈವ್ ಡಿರೆಕ್ಟರಿಯಲ್ಲಿ ಇದ್ದೇವೆ
ವಿಂಡೋಸ್ ಡಿರೆಕ್ಟರಿಯ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಫಾಂಟ್ಸ್ ವರೆಗೆ ಹೋಗಲು ನೇವಿಗೇಟ್ ಮಾಡಿರಿ
ಸ್ಕ್ರೀನ್ ನ ಮೇಲಿನ ಬಲಮೂಲೆಯಲ್ಲಿರುವ ಆಕ್ಸೆಪ್ಟ್ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಮೊದಲನೆಯ ಆಯತಾಕಾರದ ಪಟ್ಟಿಯ ಮೇಲೆ ಒಂದು ಪಾಥ್ ಕಾಣಿಸಿಕೊಂಡಿದೆ
ನಮ್ಮ ಸಿಸ್ಟೆಮ್ ನಲ್ಲಿ ಫೊಂಟ್ಸ್ ಗಾಗಿ ಎಲ್ಲಿ ನೋಡಬೇಕೆಂದು ಬ್ಲೆಂಡರ್ ಗೆ ಈಗ ತಿಳಿದಿದೆ
ಹೀಗೆಯೇ ಎರಡನೇಯ ಆಯತಾಕಾರದ ಪಟ್ಟಿಯ ಬಲತುದಿಯಲ್ಲಿರುವ ಫೈಲ್ ಐಕಾನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಮತ್ತೊಮ್ಮೆ ಫೈಲ್ ಬ್ರೌಜರ್ ಓಪನ್ ಆಗುತ್ತದೆ
ಫೊಂಟ್ಸ್ ಗಾಗಿ ಮಾಡಿದಂತೆ ಈಗ ಟೆಕ್ಸ್ಚರ್ಸ್ ಗಾಗಿ ನಮ್ಮ ಸಿಸ್ಟೆಮ್ ನಲ್ಲಿ ನಾವು ಸ್ಥಳವನ್ನು ಹೊಂದಿಸಬಹುದು
ಟೆಕ್ಸ್ಚರ್ಸ್ ಗಾಗಿ ಸ್ಥಳವನ್ನು ಆಯ್ಕೆ ಮಾಡದೆಯೇ ಈ ಫೈಲ್ ಬ್ರೌಜರ್ ನಿಂದ ನನಗೆ ಹೊರಗೆ ಬರಬೇಕಾಗಿದ್ದರೆ
ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಗೆ ಮರಳಿ ಬರಲು ಸ್ಕ್ರೀನ್ ನ ಮೇಲ್ಗಡೆ ಹೆಲ್ಪ್ ನ ಬದಿಯಲ್ಲಿರುವ ಬ್ಯಾಕ್ ಟಿಒ ಪ್ರಿವಿಯಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಎರಡನೆಯ ಆಯತಾಕಾರದ ಪಟ್ಟಿಯಲ್ಲಿ ಯಾವ ಪಾಥ್ ಸಹ ಕಾಣಿಸುತ್ತಿಲ್ಲ ಏಕೆಂದರೆ ನಾನು ಒಂದನ್ನೂ ಆಯ್ಕೆ ಮಾಡಲಿಲ್ಲ
ಸಿಸ್ಟಮ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇಲ್ಲಿ ನಾವು ಉಪಯೋಗಿಸುತ್ತಿರುವ ಕಂಪ್ಯೂಟರ್ ನ ಪ್ರಾಪರ್ಟೀಸ್ ಗೆ ಅನುಸಾರವಾಗಿ ಬ್ಲೆಂಡರ್ ಸೆಟ್ಟಿಂಗ್ಸ್ ಅನ್ನು ಕಸ್ಟಮೈಜ್ ಮಾಡಬಹುದು
ಬ್ಲೆಂಡರ್ ನಲ್ಲಿ ಡಿಪಿಇ ಫೊಂಟ್ ಸೈಜ್ ಮತ್ತು ಡಿಸ್ಪ್ಲೇ ಗಾಗಿ ರೆಸೆಲ್ಯೂಶನ್ ಅನ್ನು ಬದಲಾಯಿಸುತ್ತದೆ
ಬ್ಲೆಂಡರ್ ನಲ್ಲಿ ಡಿಫಾಲ್ಟ್ ಆಗಿ ಡಿಪಿಇ 72 ಆಗಿದೆ
ಉತ್ತಮ ವೀಕ್ಷಣೆಯ ಉದ್ದೇಶದಿಂದ ಬ್ಲೆಂಡರ್ ಟ್ಯುಟೋರಿಯಲ್ಸ್ ನ ಸರಣಿಯಲ್ಲಿ ನಾನು DPI90 ಅನ್ನು ಬಳಸುತ್ತಿದ್ದೇನೆ
ಬ್ಲೆಂಡರ್ ಇಂಟರ್ಫೇಸ್ ನಲ್ಲಿ ಕೆಳಗಿನ ಎಡ ಮೂಲೆಯಲ್ಲಿರುವ ಸೇವ್ ಎಎಸ್ ಡಿಫಾಲ್ಟ್ ಎನ್ನುವುದು ನಮ್ಮ ಕಸ್ಟಮೈಜ್ ಮಾಡಿದ ಬದಲಾವಣೆಗಳನ್ನು ಸೇವ್ ಮಾಡಲು ಬಳಸಲ್ಪಡುತ್ತದೆ
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ Ctrl ಆ್ಯಂಪ್ U ಒತ್ತಿ
ಹೀಗೆ ಇದು ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ಕುರಿತಾದ ಮೂಲಭೂತ ಮಾಹಿತಿ ಆಗಿತ್ತು
ಇವುಗಳ ಹೊರತು ಯೂಜರ್ ಪ್ರಿಫರೆನ್ಸಿಸ್ ವಿಂಡೋನಲ್ಲಿ ಇರುವ ಬೇರೆ ಆಯ್ಕೆಗಳನ್ನು ನಂತರದ ಟ್ಯುಟೋರಿಯಲ್ ಗಳಲ್ಲಿ ಚರ್ಚಿಸಲಾಗುವದು
ಈಗ ಕೀಬೋರ್ಡ್ ಶಾರ್ಟ್ಕಟ್ ಅನ್ನು ಉಪಯೋಗಿಸಿ ಬ್ಲೆಂಡರ್ ನಲ್ಲಿ ಯೂಜರ್ ಪ್ರಿಫರೆನ್ಸಿಸ್ ವಿಂಡೋ ವನ್ನು ಓಪನ್ ಮಾಡಲು ಪ್ರಯತ್ನಿಸಿ
ನಂತರ ರೋಟೇಟ್ ಅರೌಂಡ್ ಸೆಲೆಕ್ಷನ್ ಅನ್ನು ಉಪಯೋಗಿಸಿ 3ದ್ ವ್ಯೂ ನಲ್ಲಿ ಕ್ಯೂಬ್ ಅನ್ನು ಭ್ರಮಣದ ಕೇಂದ್ರವನ್ನಾಗಿ ಮಾಡಿ
ಬ್ಲೆಂಡರ್ ಗಾಗಿ ಕ್ಲೌಡ್ ಜನರೇಟರ್ ಪ್ಲಗ್ ಇನ್ ಅನ್ನು ಇನ್ಸ್ಟಾಲ್ ಮಾಡಿರಿ
ನಿಮ್ಮ ಕಂಪ್ಯೂಟರ್ ನಲ್ಲಿ ಟೈಮ್ಲೈನ್ ನಲ್ಲಿಯ ಕರೆಂಟ್ ಫ್ರೇಮ್ ಸೂಚಕದ ಬಣ್ಣವನ್ನು ಬದಲಾಯಿಸಿ ಮತ್ತು ರೆಂಡರ್ ಔಟ್ಪುಟ್ ಗಾಗಿ ಸ್ಥಳವನ್ನು ಹೊಂದಿಸಿರಿ
ನಿಮಗೆ ಶುಭವಾಗಲಿ160
ಮತ್ತು ಇಲ್ಲಿಗೆ ಯೂಜರ್ ಪ್ರಿಫರೆನ್ಸಿಸ್ ಟ್ಯುಟೋರಿಯಲ್ ಮುಕ್ತಾಯವಾಗುತ್ತದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಮತ್ತು spoken tutorialorgnmeict ಇಂಟ್ರೋ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು